ಇಲ್ಲಿ ಒಬ್ಬರು ನಿಂತಿದ್ದಾರೆ ಇವರು ತಮಗೆ ಬೇಕಾದ ವಸ್ತುಗಳನ್ನು ಬುಕ್ ಮತ್ತು ಪೆನ್ನುಗಳನ್ನು ತೆಗೆದುಕೊಂಡು ಹೋಗಲು ಅಂಗಡಿಗೆ --

ಮಾಡಿಸುವ ದ್ರಶ್ಯವನ್ನು ಕಂಡುಬಂದಿದೆ ಸುಮಾರು ಆರರಿಂದ ಎಂಟು ಜನ ಎಂಟು ಜನ ಮಕ್ಕಳು ನಮಗೆ ಇಲ್ಲಿ ಕಂಡುಬರ್ತಾಯಿದ್ದಾರೆ.

ಸಮ ಇದು ಕಬ್ಬಿಣದ ವಸ್ತುಗಳು ನಿಮಗೆ ಕಂಡುಬರ್ತಿವೆ ಮತ್ತು ಒಂದು ಜೆನೆರೇಟರ್ ಕೂಡ ಕಂಡುಬರ್ತಿದೆ ಈ ಜಾಗದಲ್ಲಿ ಒಂದು ಅರಣ್ಯವನ್ನು ಸ್ಥಾಪನೆಯನ್ನು ಮಾಡು --

ಈ ಬ್ಯಾಂಕಿನಲ್ಲಿ ನಾವು ಎಲ್ಲ ರೀತಿಯ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬಹುದು ನಾವು ಹಣವನ್ನು ಅರ್ನ್ ಮಾಡ --

ಅಲ್ಲಿಕೆ ಅಲ್ಲಿ ಜಿಮ್ ಅಲ್ಲಿ ಬರುವ ಎಲ್ಲ ವ್ಯಕ್ತಿಗಳಿಗೆ ಜಿಮ್ಸ್ಟಿಕ್ ಮತ್ತು ಜಿಮ್ ಜಿಮ್ ಜಿಮ್ನಲ್ಲಿರುವ ಎಲ್ಲ ಎಲ್ಲವನ್ನುಇದು ಎಲ್ಲವನ್ನು --

ಹೇಗೆ ಇದು ಮಾಡುವುದೆಂದು ಹೇಳಿಕೊಡುತ್ತಿದ್ದಾರೆ ಇದು ಇಲ್ಲಿ ಮಾಸ್ಟರ್ ಗಳು ಜಿಮ್ ನಲ್ಲಿ ಬರುವ ಕೆಲಸಗಾರರಿಗೆ ಹೇಳ್ತಿದ್ದಾರೆ.

ಇದು ಒಂದು ದೇವಸ್ಥಾನವಾಗಿದ್ದು ಇಲ್ಲಿ ದೇವಸ್ಥಾನದ ಮುಂದೆ ಒಂದು ದೊಡ್ಡದಾದಾ ಕಲ್ಲು ಬಂಡೆಯನ್ನು ಇಟ್ಟಿದ್ದಾರೆ.

ಕೆಲವು ಜನರು ಆಟವಾಡುತ್ತಿದ್ದರೆ ಮತ್ತು ಇಲ್ಲಿ ಒಂದು ನದಿಹರಿಯುತ್ತಿದೆ ಆ ನದಿಯಲ್ಲಿ ದನಗಳು ನೀರು ಕುಡಿಯಲು ಪಕ್ಷಿಗಳು ನೀರು ಕುಡಿಯಲು ಸಹಾಯವಾಗು--

ಮತ್ತು ಇಲ್ಲಿ ಒಂದು ಅದರ ಪಕ್ಕದಲ್ಲಿ ಒಂದು ರೋಡ್ ಹೋಗಿದೆ ಆಹ್ಹ್ ರೋಡ್ ನಲ್ಲಿ ಒಂದು ಆಟೋ ಮತ್ತು ಇಬ್ಬರು ಕುಳಿತುಕೊಂಡು ಒಂದು ಬೈಕಿನಲ್ಲಿ ಹೋಗುತ್ತಿದ್ದಾರೆ ಮತ್ತು ಆಟೋ ದಲ್ಲಿಯೂ ಸಹ ಜನರು ಹೋಗುತ್ತಿದ್ದಾರೆ.

ಆರ್.ಸಿ.ಸಿ ಯನ್ನು ಒಂದು ಮನೆಯ ಒಂದು ಮನೆಗೆ ಕಟ್ಟಡವನ್ನು ಕಟ್ಟಿಸಿ ಅದಕ್ಕೆ ಆರ್.ಸಿ.ಸಿ ಯನ್ನು ಹಾಕುತ್ತಿದ್ದಾರೆ.

ಏಳರಿಂದ ಎಂಟು ಗಿಡಮರಗಳನ್ನು ಬೆಳೆಸಿದ್ದಾರೆ ಮತ್ತು ಸುಮಾರು ಒಂದು ಗಾರ್ಡನ್ ಇದೆ ಇಲ್ಲಿ ಒಂದು ಇದೊಂದು ಕಾಲೇಜು ಆಗಿದ್ದು ಒಂದು ಕಾಲೇಜು ರೂಪದಲ್ಲಿದೆ.

ಇದು ಒಂದು ವಾಟರ್ ಮ್ಯೂಸಿಕ್ ಡ್ರಮ್ ಆಗಿತ್ತು.

ನಮಗೆ ಇಲ್ಲಿ ಒಂದು ದಟ್ಟವಾದ ಪ್ರದೇಶ ದಟ್ಟವಾದ ಅರಣ್ಯ ಒಂದು ನಮಗೆ ಇಲ್ಲಿ ಕಂಡುಬಂದಿ ದಟ್ಟವಾದ ಗುಡ್ಡನಮಗೆ ಗಾಡುಗಳು ಇಲ್ಲಿ ಕಂಡು ಬಂದಿವೆ.

ದಟ್ಟವಾಗ ಒಂದು ಮರ ಗಿಡ ಪ್ಲಾಟ್ ಫಾರಂ ಗಳು ಮತ್ತು ದೊಡ್ಡ ದೊಡ್ಡ ಬೇರೆ ಬೇರೆ ತರಹದ ಹೂವುಗಳು ಎಲ್ಲ ಪ್ಲಾಟ್ಫಾರ್ಮ್ ಗಳು ಇಲ್ಲಿ ಕಂಡುಬಂದಿದೆ ಮತ್ತು ದೊಡ್ಡದಾದ--

ಮತ್ತು ಇದರಲ್ಲಿ ಇದು ದೇವಸ್ಥಾನದ ಮುಂದೆ ಒಂದು ನಿಲ್ಲಿಸಿದ ಹಲ್ಲು ಗಂಬವೆಂದು ಹೇಳಬಹುದು ಇದನ್ನು ನೋಡಲು ತುಂಬಾ ಜನರು ದೂರದಿಂದ ಜನರು ಬರುತ್ತಾ --

ಒಂದು ದ್ರಶ್ಯವನ್ನು ನೋಡಬಹುದು ಮತ್ತು ಈ ದ್ರಶ್ಯದಲ್ಲಿ ಕಂಡುಬರುವ --

ಸುಂದರವಾದ ಎಲ್ಲ ಜನರು ಬಂದು ಇಲ್ಲಿ ನೋಡುತ್ತಿರುವ ಇದೊಂದು ದ್ರಶ್ಯವೇನೆಂದರೆ --

ವಸ್ತುವಾಗಿದೆ ವಸ್ತುವಾಗಿದ್ ಇಲ್ಲಿ ಎಲ್ಲ ಮಕ್ಕಳು ತಮ್ಮ ತಮ್ಮ ರಜ ದಿನಗಳಲ್ಲಿ ಬಂದು ತಾವು ಆಟವಾಡುತ್ತ ತಮ್ಮ --

ಸುಂದರವಾದ ಹೂವುಗಳು ಎಲ್ಲವು ನಮಿಗೆ ನಮಗೆ ಗೋಚರವಾಗುತ್ತದೆ ಮತ್ತು ಈ ದ್ರಶ್ಯದಲ್ಲಿ ಕಾಣುವುದು ಏನೆಂದರೆ ಮೇಲೆ ಒಂದು ಕಲ್ಲಿನ ಮೇಲಿನಿಂದ--

ತಮ್ಮಿನಾ ಬೆಳಗಾವಿಯಲ್ಲಿರುವ ಎಲ್ಲಾ ತರದ ನಗರಗಳ ನಗರಗಳ ಅಭಿರುದ್ದಿ ಗೋಸ್ಕರ --

ಈ ಕಾಡಿನಲ್ಲಿ ಗಾರ್ಡನ್ ನಲ್ಲಿ ಕಂಡುಬಂದಿದ್ದು ಇಲ್ಲಿ --

ಇಲ್ಲಿ ಮನುಷ್ಯರು ಅಡ್ಡಾಡಲು ಎಲ್ಲಾ ತರಹದ ಒಂದು ಪಬ ಪ್ಲಾಟ್ ಫಾರ್ಮ್ ಇರುತ್ತದೆ ಮತ್ತು ಇಲ್ಲಿ ಎಲ್ಲಾ ತರಹದ ಚಿಗರೆಗಳು ಇದೆ ನಮಗೆ ಕಂಡುಬಂದಿವೆ .

ಎಲ್ಲಾ ರೀತಿಯ ಜಿಂನಾಸ್ಟಿಕ್ ವಸ್ತು ಈ ಜೈಟಾ ಜಿಂನಾಸ್ಟಿಕ್ ಐಟಮ್ಗಳು --

ದೊಡ್ಡದ್ ದೊಡ್ಡದಾದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿರುವ ಒಂದು ಹಾಸ್ಪಿಟಲ್ ಆಗಿದೆ.

ಕೆಲವು ಹುಷಾರಿಲ್ಲಾ ಕಾರಣ ಕ್ಯಾನ್ಸರ್ ರಿರು ಕ್ಯಾನ್ಸರ್ ಇದ್ದದೆ ಕರೆ ಕ್ಯಾನ್ಸರ್ ಇರುವ ಇದುದ್ದರಿಂದ ಈ ಹಾಸ್ಪಿಟಲ್ ಗೆ ಹೋಗಿ ನಾವು ಕ್ಯಾನ್ಸರ್ ಕ್ಯಾನ್ಸರ್ ನಿವಾರಣೆ ಮಾಡುವ --

ಇದು ಒಂದು ಫಕ್ಷನ್ ರೂಮ್ ಆಗಿದ್ದು ಈ ಫಕ್ಷನ್ ರೂಮಿನಲ್ಲಿ ಒಂದು ದೃಶ್ಯವು ಎಲ್ಲಾ ಜನರು ಬಂದು --